ದೇವಸ್ಥಾನಕ್ ಹೋಗೋದು ದೇವರ ಪೂಜೆ ಮಾಡುದು ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಒಂದ್ ತರ ನೆಮ್ಮದಿ ಸಿಗುತ್ತೆ ದೇವರ ಪೂಜೆ ಮಾಡದಾಗ ನಮಗೆ ಏನೋ ಒಂದ್ ತರ ಖುಷಿ ಆಗುತ್ತೆ ಆವಾಗ ಏನೋ ಸಮಾಧಾನ ಸಿಗುತ್ತೆ.

ಬಾ ಮನೆಗೆ ಹೋಗಣ ಅಂದ್ರೆ ಬರತಾನೆ ಇರಲಿಲ್ಲಾ ತುಂಬಾ ಖುಷಿ ಪಟ್ಳು ತುಂಬಾ ಹೊತ್ತು ಆಟ ಆಡದ್ಲು .

ಒಂದ್ ಹತ್ತು ನಿಮಿಷ ಕೂತು ಸಮಾಧಾನ ಮಾಡಕೊಂಡು ನಮಗೆ ಎಷ್ಟೋ ರಿಫ್ರೆಷ್ಮೆನ್ಟ್ ಸಿಕ್ಕದಂಗಾಗುತ್ತೆ ಅತ್ವಾ ಅಲ್ ಕೂತ್ಕೊಂಡ್ ಸಾಂಗ್ ಕೇಳೋದ್ರಿಂದ ಏನೋ ಒಂತರಾ ಖುಷಿ ಕೊಡುತ್ತೆ ನಮಗೆ ಬೆಡ್ ರೂಮ್ ಅಂದ್ರೆ ತುಂಬಾ ಇಷ್--.

ಏಪ್ರಿಲ್ ನಲ್ಲಿ ನಮ್ಮ ಅಪ್ಪ ಅಮ್ಮನದು ಆನಿವರ್ಸರಿ ಇತ್ತು ಆವಾಗ ನಾನು ನನ್ನ ತಮ್ಮ ಅಪ್ಪ ಅಮ್ಮಾನ ನಾಕೆ ಜನ ಒಂದು ಹೋಟೆಲ್ಗೆ ಹೋಗಿದ್ದಿವಿ.

ಅಲ್ಲಿ ತುಂಬಾನೇ ಚನ್ನಾಗಿ ಅನ್ಸುತ್ತು ಅಪ್ಪ ಅಮ್ಮಾಗೆ ಕೇಕ್ ಕಟ್ ಮಾಡಸಿದ್ದೀವಿ ನಾನು ನನ್ನ ತಮ್ಮ ಗಿಫ್ಟ್ ಕೊಟ್ಟವಿ ಅವರು ತುಂಬಾ ಖುಷಿ ಪಟ್ಟರು.

ಎಕ್ಸಾಮ್ ಹಾಲ್ಲ್ಗೆ ಹೋದಾಗ ಕ್ಯೂಸ್ಷನ್ ಪೇಪರ್ ನೋಡಿದ್ರೆ ಪೂರ್ತಿ ಮರತ ಹೋಗತ್ತಾ ಇತ್ತು ನಾನು ನನ್ನ ಫ್ರೆಂಡ್ಸ್ ಆಚೆ ಇಚೆ ನೋಡಿ ತಿರಗಿನೀ ಎದ್ ಬರೆತ್ತ--